ಆ ಈ ಚಿತ್ರದಲ್ಲಿ ನಾವು ಉದ್ಯಾನವನದ ಒಳಭಾಗವನ್ನು ನೋಡಬಹುದಾಗಿದೆ ಇದು--

ಅ ಈ ಅ ಚಿತ್ರದಲ್ಲಿ ನಾವು ಅ ಫಿಟ್ನೆಸ್ ಕ್ಲಬ್ ನ ಒಳಭಾಗವನ್ನು ನೋಡಬಹುದಾಗಿದೆ.

ಹಲವಾರು ಜನರು ಮದುವೆಗೆ ಅ ಭಾಗಿಯಾಗಲು ತಮ್ಮ ಕುಟುಂಬ ಸಮೇತದೊಂದಿಗೆ ಬಂದಿರುವ ದೃಶ್ಯವನ್ನು ಸಹ ನಾವು ನೋಡಬಹುದಾಗಿದೆ.

ಆ ಈ ಆ ದೃಶ್ಯದಲ್ಲಿ ಸೆಂಟ್ ಜಾನ್ಸ್ ಹೈ ಸ್ಕೂಲ್ ನ ಒಳಭಾಗದ ದೃಶ್ಯವನ್ನು ನೋಡಬಹುದಾಗಿದೆ.

ಎಲ್ಲಾ ತಿಂಡಿ ತಿನಿಸುಗಳು ತಾಜಾವಾಗಿರುವಂತೆ ಕಾಣಿಸುತ--

ಆ ಈ ಚಿತ್ರವು ಉದ್ಯಾನವನವೊಂದರಲ್ಲಿ ಮಕ್ಕಳದ ಆಟದ ಪ್ರದೇಶವನ್ನು ತೋರಿಸುತ್ತದೆ.

ಅಲ್ಲಲ್ಲಿ ಟೇಬಲ್ ಗಳ ಮೇಲೆ ಗ್ರಾಹಕರು ಕುಳಿತು ಏನನ್ನೋ ಚರ್ಚಿಸುತ್ತಿದ್ದಾರೆ ಎನ್ನುವಂತೆ ಕಾಣಿಸುತ್ತದೆ.

ಆ ಈ ಆ ಚಿತ್ರದಲ್ಲಿ ನಾವು ಆ ಒಂದು ಸುಂದರವಾಗಿರುವ ಕಟ್ಟಡದ ಒಳಭಾಗವನ್ನು ನೋಡಬಹುದಾಗಿದೆ.

ಅಲಲ್ಲಿ ಜನರು ಓಡಾಡುತ್ತಿರುವ ದೃಶ್ಯವನ್ನು ಸಹ ನಾವು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯು ಸಮಾರಂಭದಲ್ಲಿ ಭಾಗಿಯಾದಂತೆ ಕಾಣಿಸುತ್ತಿದ್ದಾನೆ ಅತ್--

ದ್ದ ಆ ಸಂಪ್ರದಾಯಿಕ ಉಡುಗೆಯಲ್ಲಿ ನಿಂತು ಫೋಟೋ ವನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾನಂತೆ ಕಾಣಿಸುತ್ತಿದೆ.

ಏಲಿವೆಟರ್ ಗಳನ್ನು ಸಹ ನಾವು ನೋಡಬಹುದಾಗಿದೆ ಇದು ಅತ್ಯಂತ ಆಧುನಿಕ ಶೈಲಿಯಲ್ಲಿ ನಿರ್ಮಿತವಾಗಿರುವ ಕಟ್ಟಡದಂತೆ ಕಾಣಿಸುತ್ತದೆ.

ಈ ದೃಶ್ಯದಲ್ಲಿ ಆ ಮಮ್ಮಿ ಡ್ಯಾಡಿ ಎಂಬ ಆ ಅಂಗಡಿಯ ಬಟ್ಟೆ ಅಂಗಡಿಯನ್ನು ನಾವು ಕಾಣಬಹುದಾಗಿದೆ ಇಲ್ಲಿ--

ನಾವು ಡ್ಯಾಶ್ ಬೋರ್ಡ್ ಮತ್ತು ವಿಂಗ್ಸೀಲ್ಡ್ ನೋಡಬಹುದು.

ಹಬ್ಬವು ಹಬ್ಬದ ರೀತಿಯ ವಾತಾವರಣವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಹಾಗು ಅನೇಕ ಜನ ವಿದ್ಯಾರ್ಥಿಗಳನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಉದ್ಯಾನವನವು ತುಂಬ ಶಾಂತವಾಗಿಯೂ ಹಾಗು ಹಚ್ಚ ಹಸಿರಿನಿಂದ ಅ ಕೂಡಿದ್ದು--

ಆ ಇಲ್ಲಿಗೆ ಹೋಗಲು ಜನ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ.

ಎ_ಟಿ_ಎಂ ನ ಮುಂಭಾಗದಲ್ಲಿ ಹಲವಾರು ಗ್ರಾಹಕರು ಸಾರತಿ ಸಾಲಿನಲ್ಲಿ ನಿಂತು ಎ_ಟಿ_ಎಂ ನ ಆ ಉಪಯೋಗವನ್ನು ಪಡೆಯುತ್ತಿದ್ದಾರೆ.

ಆ ಈ ಚಿತ್ರವು ನಗರದ ಬಡಾವಣೆ ಒಂದರ ರಸ್ತೆಯನ್ನು ತೋರಿಸುತ್ತದೆ.

ಆ ಆಪಲ್ ಆ ಕಲಂಗಡಿ ಹಣ್ಣು ಹಾಗು ಮುಂತಾದ ಹಣ್ಣುಗಳು ಗಾಡಿಯ ಮೇಲೆ ಇರುವುದನ್ನು ಕಾಣಬಹುದಾಗಿದೆ ಎಲ್ಲಾ ಹಣ್ಣುಗಳು ನೋಡಲಿಕ್ಕೆ--

ಇದು ಯಾವುದೋ ಕಟ್ಟಡ ನಿರ್ಮಾಣದ ಕೆಲಸ ನಡೆಯುತ್ತಿರುವದ ಸ್ಥಳವಾಗ--

ದೇಗುಲದ ಒಳ ಭಾಗವು ತುಂಬ ಪ್ರಶಾಂತವಾಗಿದ್ದು ಹಾಗು ಅ ತುಂಬ ಚೆನ್ನಾಗಿ ಅಲಂಕೃತವಾಗಿಗೊಂಡಿರುವ--

ಆ ಈ ದೃಶ್ಯದಲ್ಲಿ ಒಂದು ಕಾಲೇಜಿನ ಆ ಚಿಕ್ಕದಾದ ಕೊಠಡಿಯನ್ನು ನೋಡಬಹುದಾಗಿದೆ ಈ--